Dance ಚಾಲು ಆದರು, ಎಲ್ಲರು dance ಮಾಡಿದ್ರ ಮಧುಮಗ ಮಧುಮಗಳನು ಸೇರಿನು dance ಮಾಡಿದ್ದಾರೆ, ಎಲ್ಲರೂ dance ಮಾಡುಮಠ ರಾತ್ರಿ ಹನ್ನೆರಡ್ ಆತು, ಎಲ್ಲರು dance ಚಲೋ ಮಾಡಿದ್ದಾರೆ. ರಾತ್ರಿ ಹನ್ನೆರಡಾ ಗಂಟೆ ಆಗಿತ್ತ, ಆಮೇಲೆ ಇವರ dance ಮಾಡು ಮಟ ಅಲ್ಲೇ ಅಡಗಿ ತಯಾರ ಮಾಡಿದ್ರ ಮತ್ತ ಎಲ್ಲರೂ ಊಟಾ ಮಾಡಾಕ ಹೋದ್ರ, ಊಟಾ ಮಾಡಿ ಎಲ್ಲರೂ ಮಲಗು ಮಠ ಅಂದ್ರ ರಾತ್ರಿ ಎರಡಗಂಟೆ ಆಗಿತ್ತು. ಎರಡಗಂಟೆ ಆಗಿತ್ತು ಮತ್ತ ಎಲ್ಲಾರು ಬೆಳಗ್ಗೆನಾ ಎದ್ದರಾ, ಎದ್ದ ತಯಾರಾದ್ರ ಅರ್ಧ ಜನಾ ಅಲ್ಲೇ hall ನಾಗ ಮಲಗಿದ್ರ, ಅರ್ಧ ಜನಾ ವಸತಿ ನಿಲಯಕ್ಕ ಅಲ್ಲಿ ಇಲ್ಲೇ ಹೋದ್ರ ಬೆಳಗ್ಗೆ ಮತ್ತ ಎಲ್ಲಾರು ವಾಪಸ ಬಂದ್ರ. ಬಂದ ಎಲ್ಲಾರು ನಾಸ್ಟಾ ಮಾಡಿದ್ರ, ನಾಸ್ಟಾಗ ಇಡ್ಲಿ ವಡಾ ಮಾಡ್ಸಿದ್ರ ಮಸ್ತ ಆಗಿತ್ತ, ನಾಷ್ಟಾ ಮಾಡಿ ಮದ್ವಿ ಆಗುವಲ್ಲೇ ಬಂದ್ರ ಬಂದ ಕೂಡ್ಲೆನ ಅಕ್ಕಿಕಾಳ ಬಿದ್ದವು. ಆಮೇಲೆ ಒಡಪಿನ ಆಟಾ, ಅಡಕಿಬೆಟ್ಟ ಆಟಾ, ಎಲ್ಲಾ ಮಧುಮಗ ಮಧುಮಗಳಿಗ ಆಡಿಸಿದ್ರ, ಕನ್ಯಾದಾನ ಮಾಡಿದ್ರ ಆಮೇಲೆ ಮಧುಮಗ ಮಧುಮಗಳ ಮತ್ತೆ ತಯಾರಾಗಾಕ ಹೋದ್ರ ಅವ್ರ ತಯಾರಾಗಿ. ಬರುಬೇಕಾರ ಅವ್ರಿಗೆ ಸ್ವಾಗತ ಮಾಡಿದರ, ಗುಲಾಬಿ ಹೂ ಹಾಕೊಂತ ಬಂದ್ರ ಅವರ ಬರು ಜಾಗನಾಗ ಆಜು ಬಾಜು ಯಾಡ್ಯಡ ಕುಡಕಿ ಹಚ್ಚಿದರ ಚೊಲೊ ಮಾಡಿದ್ರ ಸ್ವಾಗತ, ಆಮೇಲೆ reception ಚಾಲು ಆತ. ಎಲ್ಲಾರು ಮಧುಮಗ ಮಧುಮಗಳ ಜೊತೆ ನಿಂತ ನಿಂತ photo ಹೊಡಕೊಂಡ್ರ, ಎಲ್ಲಾರು photo ಹೊಡಕೊಂಡ ಊಟಾ ಮಾಡಿ ಮನಿಗ ಹೊಂಟಿದ್ರ. ಎಲ್ಲಾರು photo ಹೊಡ್ಸ್ಕೊಂಡ ಮಠ ಹೊಡ್ಸಕೋನು ಮಠ ಎಲ್ಲಾರು photo ಅಂದ್ರ ಸಂಜಿ ಆಗಿತ್ತ, ಆಮೇಲೆ ಮಧುಮಗ ಮಧುಮಗಳ ಅವಾಗ ಊಟಕ್ಕ ಕುಂತ್ರ. ಸಂಜಿಕ ಪನೀರ್ ಪಲ್ಲೆ, ಮಡಕಿ ಕಾಳ, ಚಪಾತಿ, ಹಪ್ಪಳ, ರಸಮಲೈ, ಬಿರಂಜಿ ಅನ್ನ, ಮೊಸರನ್ನ, ಉಡುಪಿ ಉಪ್ಪಿನಕಾಯಿ ಊಟಾ ಆದ್ಮೇಲೆ ಮಜ್ಜಗಿ ಬಾಳ ತರ.

ಅಡಗಿ ಮಾಡಿಸಿದ್ರ, ಬಾಳ ತರ ಅಡಗಿ ಮಾಡಿಸಿದ್ರ ಎಲ್ಲಾನು ಮಸ್ತ ಆಗಿತ್ತ, ಅವರ ಊಟಾ ಅದ್ಮ್ಯಾಗ hall ಕಾಲಿ ಮಾಡಿದರ ಮನಿಗ ವಾಪಸ ಹೋಗುಬೇಕಾದ್ರ बैंड बाजा ಹಚ್ಕೊಂಡ ಕುಣಕೊಂತ ಮನಿಗ ಬಂದ್ವಿ.

ಒಂದು ಅಂದ್ರೆ ಒಂದು ಪಾತ್ರೆ ತೆಕ್ಕೊಂಡು ಅದೆಕ್ಕೆ ನಾವು ಒಂದು KG ಕೋಳಿ ತಕೊಂಡಿರೋದ್ ತೇ~ ತೆಗೆದುಕೊಂಡದ್ದನ್ನ ಅದಕ್ಕೆ ಹಾಕ್ಬೇಕು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಅಹ್ ಮಾಡಿಟ್ಟ ಕೋಳಿಯಾಗಿರ್ಬೇಕು. ಎಷ್ಟು ಸಣ್ಣದು ಮಾಡ್ತೀರಾ ಅಷ್ಟು ಸಣ್ಣದು ಒಳ್ಳೇದು ಅದಕ್ಕೆ ನಾವು ಮೊದ್ಲು ಒಂದು ಎರ್ಡು ಅಹ್ ಮೊಟ್ಟೆಯನ್ನ ಹಾಕ್ಬೇಕು ಒಡ್ದು ಮತ್ತೆ ಅದಕ್ಕೆ ನಾಕು ಇದು ಚಮ~ ಚಮ್ಚಾ ಅಂದ್ರೆ ದೊಡ್ಡದು. ಸಣ್ಣದು ಮತ್ತು ದೊಡ್ಡದು ಬರ್ತದಲ್ಲ ಅದ್ರಲ್ಲಿ ದೊಡ್ಡದ್ರಲ್ಲಿ ನಾವು ನಾಕು ಚಮ್ಚ ಮೈದಾ ಮತ್ತೆ ಒಂದು ನಾಕು ಚಮಚ ಜೋಳದ ಹಿಟ್ಟನ್ನು ಹಾಕ್ಬೇಕು ಮತ್ತೆ ಅದಕ್ಕೆ ನಾವು ಅಹ್ soya sauce ಒಂದು ಒಂದು ಚಮಚ ಅದು ಸಣ್ಣ ಚಮಚ ಸಾಕು. ಒಂದ್ ಚಂಚ soya sauce ಒಂದು ಚ~ ಚಮಚ ಹ ಇದು ಇದ್ ಕೆಂಪು ಅಹ್ chilli sauce ಮತ್ತೆ ಹಸಿರು chilli sauce . ಮತ್ತೆ ಸಲ್ಪ ಅ ನಿಂಬೆ ಹಣ್ ಇದ್ರೆ ನಿಂಬೆ ಹಣ್ಣಿನ ರಸ ಒಂದು ಚಮಚ ಹಾಕಿ ಇಲ್ಲದಿದ್ರೆ vinegar ಒಂದು ಚಮಚ ಹಾಕಿ ಮತ್ತೆ ಇದು ಸ್ವಲ್ಪ ಅಂದ್ರೆ ಸಿಹಿ ಸಿಹಿ ಸ್ವಲ್ಪ ಬರ್ಲಿಕ್ಕೆ ಅದಕ್ಕೆ ಇದು tomato sauce ನ್ನುಸ ಒಂದು ಚಮಚ ಹಾಕಿ ಅದ ಸ್ವಲ್ಪ ಉಪ್ಪು, ಉಪ್ಪು ನೋಡಿ ಹಾಕಿ ಮತ್ತೇ ಹಾಕ್ಲಿಕ್ ಇರ್ತದೆ ಅದೆ soya sauce ಅಲ್ಲ ಸ್ವಲ್ಪ ಅದ್ರಲ್ ಉಪ್ಪು ಇರ್ತದೆ. ಅದನ್ನೇಲ್ಲ ಹಾಕಿ ನಾವು ಒಳ್ಳೇ ಮಾಡಿ ಅದನ್ನು ಕೈಯಲ್ಲಿ ಕಲಸಿ ಇಡ್ಬೇಕ್ ಒಂದ್ ಐದ್ ಹತ್ತ್ ನಿಮಿಷ ಇಟ್ರೆ ಸಾಕು. ಅದಾದ್ ಮೇಲೆ ನಾವು ಅದು ಹತ್ತು ನಿಮಿಷ ಆಗುತನ್ಕ ನಾವು ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಯ~ ಇದು ಹ್ಮ್ ಬಾಣಲಿಯಲ್ಲಿ ಇಡ್ಬೇಕು ಸ್ವಲ್ಪ ಅದು ಎಣ್ಣೆ ಎಷ್ಟು ಬೇಕು ಅಷ್ಟು ಹಾಕೋಳ್ಳಿ ಕರಿಲಿಕ್ಕೆ ಎಷ್ಟು ಬೇಕು ಅಷ್ಟು. ಮತ್ತೆ ಒಂದು ಹತ್ತು ನಿಮಿಷ ಆದ್ ಮೇಲೆ ಎಲ್ಲಾ ಒಂದು ಸಣ್ಣ ಸಣ್ಣ piece ಇದು ತುಂಡು ಗಳನ್ನು ತೆಗ್ದು ತೆಗ್ದು ಎಣ್ಣೆಗೇ ಹಾಕಿ ಕರಿಬೇಕು ಒಳ್ಳೇ ಅಂದ್ರೆ ಸ್ವಲ್ಪ ಕಂದು ಬಣ್ಣ ಬರುವವರೆಗೂ ಒಳ್ಳೇ ಮಾಡಿ ಕರೀಬೇಕು. ಕರ್ದು ಒಂದು. ಎ~ ಪಾತ್ರೆಯಲ್ಲಿ ತೇಗ್ದ್ ಇಟ್ಕೊಳ್ಳಿ ಕರ್ದದ್ದನ್ನೆಲ್ಲ. ಮತ್ತ ಅದಕ್ಕೆ ನಾವು ಎಲ್ಲ ಕರ್ದ ಆದ್ಮೇಲೆ ನಾವು ಮತ್ತೊಂದು ಇದು ಅಹ್ ಅ ಬಾ~ ಇದು ಪಾತ್ರೆ ಇಡ್ಬೇಕು gas ಅಲ್ಲಿ ಅದ್ರಲ್ಲಿ ನಾವು ಒಂದು ಬೇಕಾದ್ರೆ ನೀವು ಇದು. ಅಹ್ ಹೀಗೆ ಸಾದಾ ಹೀಗೆ ಮಾಡ್ಬೋದು ಇಲ್ಲದಿದ್ರೆ ಮ~ ಮನೇಲಿ ಇದ್ರೆ ನೀವು ಅದಕ್ಕೆ ಈರುಳ್ಳಿಯನ್ನು ಒಂದು ಅಂದ್ರೆ ಅದ್ cut ಮಾಡೋದ್ ಅಂದ್ರೆ ಈರುಳ್ಳಿ ಹೇಗಂದ್ರೆ ಎರಡ್ ಈರುಳ್ಳಿ ತಕ್ಕೊಳಿ ಅದನ್ ಅಂದ್ರೆ. ಎರ್ಡ್ piece ಮಾ~ ಎರ್ಡೂ ತುಂಡು ಮಾಡಿ ಆದ್ ಮೇಲೆ ಮಧ್ಯೆದಲ್ಲಿ ಎರ್ಡೂ ತುಂಡು ಮಾಡಿ ಮತ್ತೆ ಅದೆ ಎರ್ಡೂ ತುಂಡನ್ನು ಅಡ್ದ ನಾಕು piece ನಾಕು ತುಂಡು ತುಂಡು ಆಗು ಹಾಗೇ ತುಂಡು ಮಾಡಿ ಇಟ್ಕೋಳ್ಬೇಕು ದೊಡ್ಡ ದೊಡ್ಡದಿರ್ಲಿ. ಮತ್ತೆ ದೊಣ್ಣೆ ಮೆಣಸ್ ಅಂತ್ ಬರ್ತದೆ ಅದನ್ನೂ ಅಹ್ ಹಸಿರು colour ಇದ್ದು ಕೆಂಪ್ colour ಇದ್ದು ಹಳದಿ colour ಇದ್ದು ನಿಮ್ ಹತ್ರ ಇದ್ರೆ ಹಾಕೋಳ್ಳಿ ಹಸಿರು ಕೆಂಪು ಇಲ್ಲದಿರ್ದೆ ಇದು ಒಂದೇ ಹಸಿರು colour ದ್ದು ಇದ್ರೆ ಸಾಕು. ಅದನ್ನೂ ಸಾ ಹಾಗೆ ದೊಡ್ಡದೊಡ್ಡದು ತುಂಡುಗಳಾಗಿ cut ಮಾಡ್ಕೊಳ್ಳಿ ಮತ್ತೆ ಇದು ಶುಂಠಿ ಮತ್ತೆ ಬಳ್ಳುಳ್ಳಿಯನ್ನು ಸಣ್ಣ ಸಣ್ಣದಾಗಿ cut ಮಾಡ್ಬೇಕು ಸಣ್ಣದಂದ್ರೆ ತುಂಬಾ ಸಣ್ಣದು ನಿಮ್ಗೆ ಎಷ್ಟು ಆಗ್ತದೆ ಅಷ್ಟು. ಅಷ್ಟು ಅಷ್ಟು ಇದ್ರೆ ಸಾಕು ಮತ್ತೆ ಎಲ್ಲವೂ ಒಂದು ಪಾ~ ಇದು ಬಾಣಲೇಯನ್ನು ಇಡಿ ದೊಡ್ಡ ದೊಡ್ಡದು ಆಗ್ಬೋದು ಇಲ್ಲದಿದ್ರೆ ಈಗೆಲ್ಲ ಇದು curry ದು pan ಬರ್ತದೆ ಅದ್ರಲ್ಲೂ ಸಾ. ಅದಕ್ಕೆ ಒಂದು ಸಲ್ಪ ಒಂದ್ ಕರ್ದ ಎಣ್ಣೆ ಸಾ ಹಾಕ್ಬೋದು ಅದು ಕರ್~ ಕರ್ದ ಉಳಿದ ಎಣ್ಣೆಯನ್ನ ಸಲ್ಪ ಅದಕ್ಕೆ ಹಾಕಿ ಅದಕ್ಕೆ ಮೊದ್ಲಿಗೆ ಇದು ಬೆಳ್ಳುಳ್ಳಿ ಮತ್ತೆ ಶುಂಠಿಯನ್ನು ಸಲ್ಪ ಕಂದು ಬಣ್ಣ ಬ್~ ಬರುವವರೆಗೆ ಕರಿಬೇಕು ಒಳ್ಳೆ ಮಾಡಿ ಅದೆ ಕಂದು ಬಣ್ಣ ಬಂದ ಮೇಲೆ ನೀವು ಈರುಳ್ಳಿಯನ್ನು ಮತ್ತೆ ಇದು ದೊಣ್ಣೆ ಮೆಣಸನ್ನು ಮತ್~ ಇದನ್ನೆಲ್ಲ ಹಾಕಿ ಒಳ್ಳೇ ಇದು fry ಆದ್ಮೇಲೆ ಅದಕ್ಕೆ ನಾವ್ ಮೊದ್ಲ್ ಹಾಕಿದ ಎಲ್ಲ sauce ನ್ನೂ ಒಂದೊಂದು ಚಮಚ ಹಾಕಿ ಅದಾದ್ ಮೇಲೆ ಇದು ಅಹ್ ಕ್~ ಕೋಳಿಯನ್ನು ಕರಿದ ಕೋಳಿಯನ್ನೆಲ್ಲ ಅದಕ್ಕೆ ಹಾಕಿ. ಅದು ಈರುಳ್ಳಿ ಇದೆಲ್ಲಾ ಹಾಕಿದ್ದಕ್ಕೆ ನೇರವಾಗಿ ಅದಕ್ಕೆ ಕೋಳಿಯನ್ನು ಹಾಕಿ sauce ಎಲ್ಲಾ ಹಾಕಿ mix ಮಾಡಿ ಮೇಲೆ ಕೊತ್ತಂಬರೀ ಸೊಪ್ಪು ಇಲ್ಲದಿದ್ರೆ ಇರುಳ್ಳಿಯ ಎಲೆಗಳನ್ನು ಹಾಕಿ ಅಲಂಕಾರ ಮಾಡಿ ಎ~ ತಿನ್ನಿ. ತುಂಬಾ ಒಳ್ಳೇದ್ ಆಗ್ತದೆ chicken chilli ಈಗಾ ನಿಮ್ಗೆ full ready ಆಯ್ತ್ ready ಆಗಿದೆ.

Hello ನಮಸ್ತೆ ಶ್ವೇತಾ ಹೇಗಿದ್ದೀರಾ?

ಅಹ್ ನಾನ್ ಚೆನ್ನಾಗಿದ್ದೇನೆ, ನೀವ್ ಹೇಗಿದ್ದೀರಾ? ಹಾ ನಾನ್ ಚೆನ್ನಾಗಿದ್ದೇನೆ, ಆಯ್ತಾ ಊಟ?

ಇಲ್ಲ ಇನ್ ಆಗ್ಬೇಕು ನಿಮ್ದ್ ಆಯ್ತಾ? ಹಾ ನಮ್ದು ಒಮ್ಮೆದು ಆಯ್ತು ಎಂತ ಪದಾರ್ಥ .

ಬೆಂಡೆಯಾ ತರ್ಕಾರಿ ? ಅಹ್ ತರ್ಕಾರಿ,

ನಮ್ಗೆ ಇವತ್ತು, ಹರಿವೆ ಹರಿವೆ.

ಹರಿವೆಯಾ, ಮತ್ತೆ ವಿಶೇಷ?

ವಿಶೇಷ ಈಗ, Holi ಯೆಲ್ಲ ಆಗ್ತ ಉಂಟಲ್ಲ.

ಅದೇ ನಿಮ್ಮ ಕಡೆಯೆಲ್ಲ ಇದು ಗೌಜಿ ಮಾಡ್ತಾರೆ ಅಂತ ಅಲ್ವಾ . ಅಹ್ ನಮ್ ಕಡೆ ಐದು ದಿವ್ಸ Holi ಎಲ್ಲಾ ಇರ್ತದೆ, ಹಾ ಮೊನ್ನೆ ಅಹ್ ಎರಡು ತಾರೀಕಿಗೆ ಸಂಜೆ ಕಾಯಿ ಎಲ್ಲ ಇಟ್ಟದ್ದು ತುಳ್ಸಿ ಕಟ್ಟೆ ಮೇಲೆ,

ನಮ್ಮ ಹತ್ರ ಕಟ್ಟೆ ಇಂದ ತುಳ್ಸಿ ಕಟ್ಟೆ, ಹತ್ರ ಕಟ್ಟೆ ತುಳ್ಸಿ ಕಟ್ಟೆ ಉಂಟು ಅಲ್ಲಿ ಇಟ್ಟು ಮತ್ತೆ Holi dress ಎಲ್ಲಾ, ವಸ್ತ್ರ ಎಲ್ಲ ಹಾಕೊಂಡು ಅದೇ ಓ ಓ. ಅದೇ ಬಿಳಿ dress ಎ ಆಗ್ಬೇಕು ಅಂತ ಅಲ್ವಾ, ಬಿಳಿ ಬಟ್ಟೆನೆ ಹಾಕ್ಬೇಕು ಅಂತ ಅಲ್ವಾ? ಬಿಳಿ ಇಲ್ಲ ಅದು ಒಂದೊಂದು ಕಡೆ ಒಂದೊಂದು ಕಡೆ ಬಟ್ಟೆ ಹಾಗೆ. ಅಹ್ ಬೇರೆ ಬೇರೆ ಬಣ್ಣದ dress ಬಟ್ಟೆಯನ್ನ ಹಾಕ್ಬೇಕಾ? ಅಹ್ ಬೇರೆ ಬೇರೆ ಅಹ್ ಬಣ್ಣದ ಬಟ್ಟೆಯೆಲ್ಲ ಹಾಕ್ಬೇಕು, ಮತ್ತೆ ಆ ಬಟ್ಟೆಗೆ ಎಲ್ಲಾ ಒಂದು ಐದು ಸಾವಿರಾ ಇರ್ತದೆ, ಒಂದು ಬಟ್ಟೆ ಒಂದು ಉಬ್ರ ಬಟ್ಟೆಗೆ.

ಹೌದಾ! ಅಷ್ಟು ದುಬಾರಿ ಆಗ್ತದಾ? ಹೌದೌದ್ ಅಷ್ಟ್ ದುಬಾರಿ ಉಂಟ್ ಮತ್ತೆ ಎಲ್ಲಾ ಹಾಕೊಂಡು ಮನೆ, ಮನೆಗೆಲ್ಲ ಕುಣಿಲಿಕ್ಕೆ ಹೋಗ್ತಾರೆ, ಆ ದಿವ್ಸ ಕುಣಿತಾರೆ ಅದಾದ್ ನಂತ್ರ ನಾಡ್ದು ಏಳು ತಾರೀಕಿಗೆ ಕಾಯಿ ಇಳಿಸ್ತಾರೆ.

ಮತ್ತೆ ತುಳ್ಸಿ ಕಟ್ಟೆ ಮೇಲೆ ಇಟ್ಟದ್ದು ಕಾಯಿ ಅಲ್ಲ ಇಳಿಸ್ಬೇಕಲ್ಲಾ,

ಅಹ್ ಅದು ದೇವರ ಸೇವೆ ನಮ್ ಕಡೆಯಿಂದ.

ಹೌದಾ ತುಂಬಾ ಗಮ್ಮತ್ತ್ ಆಗ್ತದ ಅಂತ? ಹಾ ಹೌದೌದು, ಬೆಳಿಗ್ಗೆ ಒಂದು ಹತ್ತು ಹತ್ತುವರೆಗೆ ಹೊರಡ್ತಾರೆ, ನಮ್ಮ ಗ್ರಾಮದಲ್ಲಿ ಇರುವ ಮನೆಗೆಲ್ಲ ಪೂರೈಸ್ತಾರೆ, ಆ ಮನೆ ಮನೆಗೆ ಹೋಗಿ ಕುಣಿದು, ಕೋಲಾಟ ಎಲ್ಲ ಮಾಡಿ, ಮತ್ತೆ ಹಾ ಬೆಲ್ಲ ನೀರು ಎಲ್ಲಾ ಕೊಡ್ತಾರೆ.

ಕೆಲವ್ ಕಡೆ Laadu, Holige.

ಹಾ ಒಂದೊಂದು ಒಂದೊಂದು ಗುಂಪು ಇರ್ತದೆ, ಒಂದೊಂದು ಗುಂಪನ್ನು ಎರಡು ವಿಭಾಗ ಮಾಡಿ, .

ಹಾ ಹೌದು ಮತ್ತೆ ಒಬ್~ ಒಂದೊಂದು ಮನೆಗೆ ಒಂದೊಂದು, ಗ್ರಾಮದಲ್ಲಿ ಇರುವ ಎಲ್ಲಾ ಮನೆಗಳು ಪೂರೈಸುದು ಅದನ್ನುಸ ಮಧ್ಯಾಹ್ನ ಊಟ ಎಲ್ಲಾ ಇರ್ತದೆ, ಉಪಹಾರ ವ್ಯವಸ್ಥೆ ಎಲ್ಲಾ ಇರ್ತದೆ.

ಮೆರವಣಿಗೆಯೆಲ್ಲ ಇರ್ತದಾಂತ ಅಲ್ವಾ?

ಮನೆಯಲ್ಲಿ ಈಗ ಹೋಗಿ ಇದು ಮಾಡುದು. ಹಾ ಮನೆ ಮನೆಗೆ ಹೋಗಿ ಕುಣಿದು ಒಂದು ಏಳು ಐದು ದಿವ್ಸ ನಡಸ್ತಾರೆ ಆಗ್ತದೆ ಮತ್ತೆ ರಾತ್ರಿ ಒಂದು, ಬೆಳಿಗ್ಗೆ ಬೇಗ ಎಲ್ಲಾ ಹೊರಟ್ರೆ ರಾತ್ರಿ ಒಂಬತ್ತು ಹತ್ತು ಹನ್ನೊಂದು ಗಂಟೆವರೆಗೆ ಆಗ್ತದೆ.

ಬೆಳಿಗ್ಗೆ late ಆ ತಡವಾಗಿ ಹೊರಟ್ರೆ, ರಾತ್ರಿ ತಡ ಆಗ್ತದೆ ಒಂದು ಎರಡು ಗಂಟೆ ಹೀಗೆಲ್ಲಾ ಆಗ್ತದೆ ರಾತ್ರಿ,

ಹಾ ಹ್ಮ್ ನಮ್ ಕಡೆ ಎಲ್ಲಾ Holi ತುಂಬಾ ಗಮ್ಮತ್ತ್ ಮಾಡ್ತಾರೆ. ಅಂದ್ರೆ ಆ ಗುಂಪಿನಲ್ಲಿ ಮಹಿಳೆಯರುಸ ಸೇರ್ಬೋದು? ಮಹಿಳೆಯರು ಇಲ್ಲಾ ಪುರುಷರು ಮಾತ್ರ.

ಮನೆಗೆ ಹಾ ಮನೆಗೆ ಒಬ್ಬೊಬ್ಬರು ಅಂತೂ ಬರ್ಲೇಬೇಕು, ಹಾ ಇಲ್ಲಾದ್ರೆ ಐನೂರು ಒಂದ್ ಸಾವ್ರ ಹೀಗೆ ದಂಡ ಹಾಕ್ತಾರೆ.

ಹ್ಮ್ ಹೋಗ್ಲಿಲ್ಲಾದ್ರೆ.

ನಮ್ಮ ಆಚೆ ಅಷ್ಟು, ನಿಮ್ಮಷ್ಟು ಜೋರ್ ಮಾಡುದಿಲ್ಲ ಮಾಡ್ತಾರೆ ಅಂದ್ರೆ ಒಂದೇ ದಿವಸ, Holi ಒಂದೇ ದಿವಸ ಮಾಡುದು, ಅಂದ್ರೆ ಅಲ್ಲಿ ಬಿಳಿ ಬಟ್ಟೆನೆ ಹಾಕ್ಬೇಕು ಅವತ್ತು ಹಾಗೆ.

ಸರಿ ಸರಿ ನಾನು ಒಂದು call ಬರ್ತಾ ಉಂಟು ಮತ್ತೆ ಮಾಡ್ತೆ.

Hello . Hai ಸೌಮ್ಯಾ. Hai ರಾಜಶ್ರೀ. ಅರಾಮದೀ? ಅರಾಮದೇನ ನೋಡ ನೀ ಅರಾಮದಿ? ಆಹ್ ನಾನು ಅರಾಮದೇನಿ. ಏನ್ ಮಾಡಾತಿದ್ದಿ? ಆಯ್ತಪ್ಪಾ tiffin ಆಯ್ತ ನಿಂದ್ ಆಯ್ತಾ ನಾಸ್ಟಾ? ಆಹ್ ನಂದೂ ಆಗೇತ್ ನೋಡ. ಪಾಪು ಮಕ್ಕೊಂಡಾನನ? ಆಹ್ ಮಲಗ್ಯಾನ. ಹ್ಮ ಮತ್ತೇನವಾ ಸುದ್ದಿ? ಮತ್ ನೀನ ಹೇಳಬೇಕ. ಅದೇನೆ ನಮಮ್ಮ friend ನ birthday ಇತ್ತಲಾ ಅಕಿಂದ. ಹ್ಮ್. ಹೆ~ ಹೆಂಗ್ surprise ಮಾಡೋಣ. ಹ್ಮ್ surprise ಒಳಗೆ ಮಾಡೋಣ ಯಾರಂತ ಗೊತೈತ್ತಿಲ್ಲ ನಿಂಗ ಮತ್ತ? ಆಕಿಂದ್. ನಮ್ಮಿಬ್ಬರದೂ bestie ಇದಾಳಲಾ. ಅದ ಅವಳ bestie ದ ಮತ್ತ ನೆನ್ಪ್ ಮಾಡ್ಬೇಕಲಾ ಆಕಿಗೆ. ನೆನಪ ಇಟ್ಕೋಬೇಕಲಾ ಆ ಥರಾ ಮಾಡೋಣಂತ. ಹ್ಮ್ ಏನಾರ ಒಟ್ಟ special ಆಗಿ ಮಾಡೋಣ. ಹ್ಮ್ ಹ್ಮ್ ಹಂಗೇ ಮಾಡೋಣ ಅಂತ. ಏನೇನ ವಿಚಾರ ಮಾಡಿ ನೀನ್? ಹೆಂಗ್ಹೆಂಗ್ ಮಾಡ್ಬೇಕಂತ್ಹೇಳಿ? ಎಲ್ಲಿ ಹೋಗುಣ? ಇಲ್ಲಾ ನಾನ್ ಆತ್ ನೀನ್ ಆತ ಅಕಿಗೇ phone ಮಾಡಿ ಇಬ್ರೂ busy ಅದೇವಂತ ಹೇಳುಣಂತ.

ಆಕಿ ಅನ್ಕೊಂತಾಳ ನಾವ್ ಬರೋದೇ ಇಲ್ಲಾ ಅನ್ಕೋತಿರತಾಳ.

ನಾವ್ ಆಕಿಗೆ ಸಾಯಂಕಾಲಾ ಹೋಗಿ ಇಬ್ರೂ surprise ಆಗಿ ಹೋಗಿ cake ತಗೋಂಡ ಹೋಗುಂನಂತ. ಹ್ಮಅಕಿಗ ಒಂದ, ಅಕಿಂದ ಭಾಳ ಇಷ್ಟಾ ಪಡುದ ಆಹ್ ಇದ purple colour ಅಂತಾರಲ್ಲಾ ಆ colour ದ ಒಂದ್ dress order ಮಾಡುಣ.

ಅದ ತಗೊಂಡ್ ಹೋಗುಣ ಆಮ್ಯಾಗ ಅವರ ಮನಿ ಅವರಿಗೆ first ಹೇಳೇ ಇಡುಣ. ಫ~ ಅವರಿಗೆ first phone ಮಾಡಿ ಕೇಳಿ ಅಂದ್ರ ಆಹ್ ಯಾವ time ಗ ಆಕಿ ಇರತಾಳ ಮನ್ಯಾಗ ಅನ್ಕೊಂಡ. ಹ್ಮ ಹ್ಮ.

ಹಂಗ ಮಾಡೋನ ಆದ್ರ ನಾವಿಬ್ರೂ ಬರುದ್ ಹೇಳೋದ ಬ್ಯಾಡಾ ಆಕಿಗೆ . ಆಹ್ ಹಂಗೇ ಮಾಡುಣ ಹೇಳ್ಲಾರ್ದ ಹೋಗ್ ಬಿಡೋನ. ಹ್ಮ. ಆಮ್ಯಾಲೇ, ಅಕಿಗೆ ಅಲ್ಲೇ cake ತಗೋಂಡ್ಹೋಗಿ ಹ್ಮ ಆಮ್ಯಾಲೆ ಅಲ್ಲಿಂದ cake ಎಲ್ಲಾ cut ಮಾಡಿದ್ಮೇಲೆ, ಎಲ್ಲಾರ ಹೊರಗ್ ಊಟಕ್ಕ ಕರ್ಕೋಂಡ್ ಹೋಗುಣಕಿಗೆ. ಹ್ಮ ಹಂಗ ಮಾಡುಣಂತ ಆಕಿ, ಆಕಿ, ಭಾಳ ಖುಷಿ ಆಗ್ತಾಳ ಹಂಗೆಲ್ಲಾ ಮಾಡಿದ್ರ.

ಅನ್ಕೊಂಡಿರಾಂಗಿಲ್ಲ ಆಕಿ ಛಲೋ ಅಲ್ ಮಾಡುಣ ಆಕಿನೂ ಖುಷಿ ಪಡ್ತಾಳ. ಅದ ಛಲೋ ಅನಸ್ತೇತ್ಲಾ ಭಾಳ ದಿನಾ ಆತ ಇಬ್ರೂ ಬೆಟ್ಟಿನ ಆಗಿಲ್ಲಾ ನಾವೂನು. ಆಹ್ ಆಕೇನ ಅನ್ಕೊಂತಾಳ ನಾವ್ ಬೆಟ್ಟಿನೂ ಆಗಿಲ್ಲ, ನಾವ್ ಬರೋದು ಇಲ್ಲಾ ಅನ್ಕೊಂಡಿರತಾಳ ನಾವ್ surprise ಮಾಡಿಬಿಡೋಣಂತ. ಹಂಗ ಮಾಡೋಣ ತುಗೋ. ಹ್ಮ ಹ್ಮ ಅದವಾ honey cake ತುಗೋಂಡ ಹೋಗೋಣು chocolate cake ತಗೊಂಡ ಹೋಗೋಣೋ? ಆಕಿಗಿ ಯಾವ್ cake ಇಷ್ಟಾ? ಆಕಿಗೆ ಬಾಳ ಇಷ್ಟಾ honey cake ಅಂದ್ರ ಹೋದ್ಸಾರಿ ನೋಡಿ ಇಲ್ಲ ನೀನ್ honey cake ಬೇಕಂತ್ಹೇಳಿ order ಮಾಡಿದ್ಲ honey cake . ಹೌದ್ಲೇ honey cake ತುಗೋಂಡ ಹೋಗುಣಂತ ಚೊಲೋ ಆತ ಅದ ಅಲಾ ಮಜಾ ಬರ್ತೆತಿ ಅಕಿಗೆ. ನೆನಪ್ ಮಾಡಿ ಛಲೋ ಮಾಡಿದಿ ನೋಡ್ ಭಾರಿ ಬಿಡವಾ ರಾಜೇಶ್ವರಿ ನೀನೂ. ಎಲ್ಲಾನೂ ನಿನ್ನ ಜೋತೆ ಇದ್ದಾಗ ಆಗೊದ್ ಇವೆಲ್ಲಾ . ಏನಿಲ್ಲಾ ಹಂಗೆನಿಲ್ಲಾ ಅದ ಮತ್ತ ಅಲ್ಲೇ hotel ಗೆ ಹೋಗಿ ಆಕಿಂದ್ ಆಕಿಗೆ ಇಷ್ಟಾ ಆಗೋ ಅಂತಾ ಇಷ್ಟಾ ಆಗೋ ಹಂಗ ವಟ್ ಆಕಿ~ಆಕಿಗೆ ಏನೇನ ಇಷ್ಟಾ ಆಗ್ತಾವಲಾ ಅವೆಲ್ಲಾ ತಿನ್ಸಿದ್ರ ಆತ್ ಆಕಿಗೆ. ಹುನವಾ ಹಂಗ ಮಾಡೋಣಂತ . ಆಮೇಲೆ ಏನ್ ಗೊತ್ತೇನು ರಾತ್ರಿ 12 ಗಂಟೆಕ್ ಆಕಿಗ್ phone ಮಾಡಿ call ಮಾಡಿ wish ಮಾಡ್ಬೇಕ್ ನಾವ್. ಹ್ಮ wish ಮಾಡಿ ನಾವ busy ಅದೇವಂತ ಹೇಳ್ಬಿಡೋಣಂತ. ಹಂಗ ಮಾಡುಣ ಇಬ್ರೂ ಸೇರಿ ಆಕಿಗ್ video call ಮಾಡಿ wish ಮಾಡೋಣ ಅಕಿಗೆ first ರಾತ್ರಿ ಹನ್ನೆರಡುಗಂಟೆಗ.

wish ಮಾಡಿ ಅದ ಆದ್ಮೇಲೆ ನಾವ ನಾಳೆ ಸಿಗೋದಿಲ್ಲಾ ನಾಳೆ ಅಲ್ಲ ಮತ್ತ next week ಯಾವಾಗಾರ ನಿಂಗ್ ಭೆಟ್ಟಿ ಅಕ್ಕಿವ್ ತುಗೋ ಅಂತ ಹೇಳುಣ. . ಹ್ಮ ಎಂಥಾ friends ಅದೀರ್ಲೇ ನೀವ birthday ಕ್ ಬರಾಂಗಿಲ್ಲಾ ಅಂತಾಳಕಿ ಹೌದ್ಲೆ busy ಅದೇವ ಅಂತ ಹೇಳೋನಂತ . ಅದ ಹಂಗ ಮಾಡುಣಂತ ತಗೋ, ಆಯ್ತ್ ತಗೋ ರಾಜಶ್ರೀ ನಂಗ್ ಒಂದ್ call ಬರಾಕತ್ತೈತಿ. ಆಯ್ತ್, ಆಯ್ತ್ ಹ್ಮ ಮತ್ತೆ ಮಾತಾಡೋಣಂತ bye . ಸರಿ Bye Bye .